ಈ ಫೋಟ್ ಈ ಫೋಟೋ ನೋಡ್ತಿದ್ರೆ ನಂಗೆ--

ಭರತ್ ನಾಟ್ಯದ್ದು ಬಟ್ಟೆ ಭರತನಾಟ್ಯದ್ದು ಬಟ್ಟೆ ಹಾಕೊಂಡು ನಂಗು ಫೋಟೋ ತೆಗೀಬೇಕು ಅಂತ ಬಾರಿ ಆಸೆ ಇದೆ.

ಆದರೆ ಭರತನಾಟ್ಯ ಡಾನ್ಸ್ ಕಲಿಯಕ್ಕೆ ಹೋದ್ರೆ ಕೈ ಕಾಲೆಲ್ಲ ಶ್ಯಾನೆ ನೋವು ಬಂದು ಬಿಡ್ತದೆ ಅದಕ್ಕೆ ನಮ್ಮ್ ಭರತನಾಟ್ಯನಾ ಫೋನ್ ಲೇ ನೋಡಿನೋಡಿ ಕಲ್ತು ಕೊಂಡೀನಿ ಆದರೆ ಮಾತು ಅದರದ್ದು ಇದ್ ಮಾಡಕು ನಾಟ್ಯ ಮಾಡಕ್ಕಂತೂ ನಂಗೆ ಬರೋದೇ ಇಲ್ಲ.

ಕೇಕು ಇರಲ್ಲ ಏನೂ ಇರಲ್ಲ ಅಯನ ಎಲ್ಲಿ ಏನು ತಕೋಬೇಕಾದ್ರು ಬೇಕರಿ ಯಲ್ಲಿ ಚೆನ್ನಾಗಿರೋದೇ ಇಲ್ಲ ಬೇಕರಿ ಯಲ್ಲಿ ಯಾ ಏನಾದ್ರು ಬೇಕು ಅಂದ್ರೆ ನಗರಕ್ಕೆ ಹೋಗಿ ತಗೋಬೇಕು ನಮ್ಮ್ ನಗರದಲ್ಲಿ ಚೆನ್ನಾಗಿರತ್ತೆ ಬೇಕರಿ ಎಲ್ಲಾವ--

ಅದರದು ಗಮ ಗಮ ಅಂತಿರುತ್ತೆ ಪೆಟ್ರೋಲ್ ಅದೊಂದು ಗಮ ಗಮ ಅನ್ನೋದೇ ಒಂದು ಖುಷಿ ನಂಗೆ ಅಮೇಲಾ ಪೆಟ್ರೋಲ್ ಹಾಕೋ ಹೊತ್ತಲ್ಲಿ ಎಷ್ಟು ರೂಪಾಯಿದು ಹಾಕ್ತಾರೋ ಅಂತ ನೋಡ್ಕೊಳ್ಳೋ ಅಷ್ಟರಲ್ಲಿ ಅದು ಪಟಾ ಪಟಾ ಅಂತ ಹೊಂಟು ಹೋಗಿ ನೋಡ್ಕೊಳ್ಳಕ್ಕೆ ಆಗಲ್ಲ.

ನಾನು ನಂಜನಗೂಡಿಗೆ ಹೋಗ್ತಿರ್ ರ್ಬೇಕಾದ್ರೆ ಹಿಂಗೇ ಬೀದಿಲಿ ಹೋಗ್ಬೇಕಾದ್ರೆ ಎಲ್ಲ ಹಣ್ಣಿಂದ ಚೆನ್ನಾಗಿ ಜೋಡಿಸ್ಯಾರ ಹಣ್ಣು ಒಳಗೆ ಚೆನ್ನಾಗಿರ್ಲಿ ಬಿಟ್ಟಿರಲಿ ಆದರೆ ಮಾತ್ರ ಚೆನ್ನಾಗಿ ಜೋಡಿಸಿ ಬಿಟ್ಟು--

ಅಲ್ಲಿಗೆ ಹೋಗ್ಬಿಟ್ಟು ಎಷ್ಟು ತರ ಪಲಾಝೋವ್ ಪಂತೂ ಅಂತರ ಲಾಗಿನ್ ಪಂತೂ ಅಂತರ ಅನ್ನಕ್ಲ್ ಅಂತರ ಅದರಲ್ಲೂ ಒಂದು ರಿಂಕಲ್ ಒಂತರ--